ಎಲ್ಲಾ ಮಾನವನ ಬಾಡಿ ಅಂಗಾಂಗಗಳು ಎಲ್ಲ ದಷ್ಟ ಪುಷ್ಟವಾಗಿರುತ್ತಾರೆ.

ಇದು ಮೆಡಿಕಲ್ ಮೆಡಿಕಲ್ ನಲ್ಲಿ ಎಲ್ಲ ತರದ ಔಷಧಿಗಳು ಸಿಗುತ್ತದೆಜ್ವರ ಕೆಮ್ಮು ನೆಗಡಿ ಶಹಿತ--

ಇವು ಎಲ್ಲ ಸಾಮಗ್ರಿಗಳು ಮಳೆಯಲ್ಲಿ ಬಾಳಸುವ ಸಾಮಗ್ರಿಗಳು ಇವುಗಳನ್ನು--

ಈ ಚಿತ್ರದಲ್ಲಿ ಕೆಲವು ಹುಡುಗರು ನಿಂತಿರುವುದನ್ನು ನೋಡಬಹುದು ಹಾಗು --

ಇದು ಒಂದು ಶಾದಿ ಮೂಲ. ಶಾದಿ ಮಹಲ್ ಯಾವುದಕ್ಕೆ ಬೇಕಾಗುತ್ತದೆ ಅಂದ್ರೆ ಸಣ್ಣ ಪುಟ್ಟ ಓಣಿಗಳಲ್ಲಿ--

ಈ ಪಿಕ್ಚರ್ ಅಲ್ಲಿ ಅರಮನೆ ಅರಮನೆ ಮುಂದೆ ಒಂದು ಸ್ಟ್ಯಾಚು ಇದೆ.

ಸ್ಟ್ಯಾಚು ಗಿಂತ ಈ ಅರಮನೆ ಲಕ್ಷಣವಾಗಿ ಕಾಣುತ್ತದೆ ಮತ್ತು ಒಂದು ರೀತಿಯಲ್ಲಿ ಒಳ್ಳೆಯ --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

ಹ್ಹು ಬೈಕಗಳಿಗೆ ಪೆಟ್ರೊಲನ್ನು ಮತ್ತು ಕಾರು --

ಬೈಕ್ ಗಳಿಗೆ ಪೆಟ್ರೋಲ್ ನ್ನು ಮತ್ತು ಕಾರು --

ಸೇಬು ಎಲ್ಲ ಸಿಗುತ್ತವೆ ಇವ ಇವುಗಳನ್ನು ಸೇವಿಸುವುದರಿಂದ

ಇವರು ಮನೆಯ ಮುಂದೆ ಕಸವನ್ನು ಬಳೆ ಬಳೆಯುತ್ತಿದ್ದಾರೆ ನಾವು--

ಇದು ಒಂದು ಹಳೇ ಕಾಲದ ಕೋಟೆ.

ಇದು ಒಂದು ಹಳೆಯ ಕಾಲದ ಕೊಟೆ.

‌ ಉಹ್ ಹೊಲದಲ್ಲಿ ನಾವು ಬಿತ್ತನೆ ಮಾಡಬಹುದು ನಮ್ಮ ಸುತ್ತಮುತ್ತಲಿನ ಊರಿನಲ್ಲಿ ನಾವು ಈ ರೀತಿಯ ಕಾಡನ್ನು ಕಾಣಬಹುದು .

ಬಣ್ಣಾ ಹೊಡದಿದ್ದರೆ ಬಿಲ್ಡಿಂಗ್ ಗೆ. ಮೆಟ್ಟಲುಗಳು ಕಾನಾಸ್ಬಿಟ್ಟಿದೆ. ಖಿಡಿಕಿಗಳು --

ಅರ್ಜೆಂಟ್ ಸಮಯದಲ್ಲಿ ಆಟೋ ಇದ್ದರೆ ವಾ ನಾವು ಹೋಗುವ ಸ್ಥಳಕ್ಕೆ --

ಸ್ಪೋರ್ಟ್ಸ್ ಗಳು ನಡಿಸಿದಾರೆ ಇವು.

ನಮ್ಮ ಶಾಲೆಯ ಹುಡಿಗಿಯರು ಭರತನಾಟ್ಯವನ್ನು ಮಾಡುತ್ತಿದ್ದರು .

ಅವಶ್ಯಕವಾಗಿ ಇರುತ್ತದೆ ಚೇರ್ಗಳು ಇದ್ದರು ಇವರು ಕುಂತಿಲ್ಲ ಏಕೆಂದರೆ ಅಲ್ಲಿ ಏನ್ ಕೆಲ್ಸ ಇದೆ ನಮಗೆ ಗೊತ್ತಿಲ್ಲ.

ಇದು ಒಂದು ಫಂಕ್ಷನ್ ಹಾಲ್ ಫಂಕ್ಷನ್ ಮಾಡುವುದಕ್ಕೆ ಇಂದ ಸ್ಟೇಜ್ ಸ್ಟೇಜ್ ನಲ್ಲಿ.

ಇಲ್ಲಿ ಒಂದು ರಸ್ತೆದಲ್ಲಿ ಒಬ್ಬರು ಸೈಕಲ್ ಅಲ್ಲಿ ಏನೋ ಸಾಮಾನ್ ಇಟ್ಟಕೊಂಡ್ ಹೋಕ್ಕ್ತಾಯಿದ್ದರೆ. ಮುಂದ್ಗಡೆ ಒಂದು ದೊಡ್ಡದು ನದಿ ಇದೆ.

ಇಲ್ಲಿ ಒಂದು ರಸ್ತೆ ಒಬ್ಬರು ಸೈಕಲ್ ನಲ್ಲಿ ಏನು ಸಾಮಾನು ಇಟ್ಕೊಂಡು ಹೋಗ್ತಾ ಇದರೆ ಇಲ್ಲಿ ಮುಂದುಗಡೆ ಒಂದು ದೊಡ್ಡದು ನದಿ ಇದೆ .

ಸುತ್ತ ಅಹ್ ಮರಗಳಲ್ಲಿ ಅದು ಕಪ್ಪು ಬಣ್ಣದ್ದಾಗಿ ಕಾಣುತ್ತದೆ.